ಎಲ್ಲ ಜನಗಳೆಲ ನಿಂತವರ ಫುಲ್ ನಿಂತವರ ಒಂದ್ ಕಾರ್ ಆಟೋ ಗಾಡಿಗಳು ಜನಗಳು ಫುಲ್ ನಿಂತವರ ಒಂದ್ ಬಸ್ ಬರ್ತದ ಹಿಂದಿ ಪೋಸ್ಟರ್ ಗಳು ಅಂಟಿಸವಾರ ಅದಕ್ ಬ್ರಿಜ್ ಮೇಲೆ ಎಲ್ಲ ಟ್ರೈನ್ ಗಿನ್ ಹೋಗ್ಬಹುದು.

ಒಂಥರ ಗಿಡಗಳನ್ನ ಎಲ್ಲ ಹಾಕವ್ರಾ ಚನ್ನಗದ ಕಾರ್ಯಾಲಯ ಕಾರ್ಯಾಲಯ ಅನ್ನಬಹುದು ಮುಂಚೆ ಮಾಡೋದು ಆದ್ರೆ ಮೇಲೆ ಲೈಟ್ ಗಿಟ್ ಎಲ್ಲ ಅಯ್ತೆ.

ಇಲ್ಲಿ ಎಲ್ಲ ಟ್ರೈನ್ ಬರ್ತದ ಇಲ್ಲಿ ವಾಶ್ ಮಾಡಾಕ ಪೈಪ್ ಗಳನ್ನ ಎಲ್ಲ ಹಕಾರ ಅಲ್ಲಿ ಇಲ್ಲಿ ಒಂದ್ ಟ್ರೈನ್ ಕಾಂತದ ಮೇಲೆ ಬ್ರಿಜ್ ಎಲ್ಲ ಕಾಂತಯ್ತಿ . ಬೇರ್ಬೇರೆ ಕಡೆ ಹೋಗೋಕ್ ರೈಲ್ವೆ ಸ್ಟೇಷನ್ ಬೇರೆ ಬೇರೆ ಇಜಿ ಆಗಿ ಹೋಗ್ಬಹುದು ಕಮ್ಮಿ--

ನಮ್ಮ ಉರಳುವ ಹಬ್ಬ ಮಾಡ್ತೀವಿ ಜೋರಾಗ್ ಮಾಡ್ತೀವಿ ಎಲ್ಲ ಫುಲ್ ಮೈಕ್ ಸೆಟ್ ಮತ್ತೆ ಊರಿಗೆ ಎಲ್ಲ ಲೈಟ್ ಎಲ್ಲಾನು ಮಾಡ್ತೀವಿ ಮತ್ತೆ ಬಂಡೆ ಕಟಿಬಿಟ್ಟು ಜಾತ್ರೆ ಮಾಡೋಕ್ ಹೋಯ್ತಿವಿ ದೊಡಂತ ದೇವಸ್ಥಾನಕೆ.

ಕಾರ್ ಕಲ್ತಕೊಂಡು ಹೋದ್ರೆ ಸ್ಪೀಡ್ ಅಲ್ಲಿ ಹೋಗೋದು ಚನ್ನಾಗಿರ್ತದೆ.

ಆಮೇಲೆ ಆ ಬೈಕ್ ಒಳ್ಳೆ ಮಾಡೆಲ್ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಇರೋ ಬೈಕ್ ಗಳು ಬಂದವ ಈಗ ಏನ್ ಯಸ್ ಟೂ ಹಂಡ್ರೆಡ್ ಎಲ್ಲ ಫುಲ್ ಫುಲ್.